ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನಂದರೆ ತೆಂಗಿನ ಮರ ತೋಟದಲ್ಲಿ ಹಾಕಿರುವುದನ್ನು ನಾವು ಕಾಣಬ್--

ಇಲ್ಲಿ ಸೇತುವೆಯನ್ನು ಕಟ್ಟಿರುವುದು ಹಾಗು ಹಾಗೆಯೇ ಸೇತುವೆಯ ಮೇಲೆ ವಾಹನಗಳು ಸಂಚರಿಸುವುದನ್ನು ಕಾಣಬಹುದಾದ ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣುತಿರುವುದೇನೆಂದರೆ ಆಗಿನ ಕಾಲದಲ್ಲಿ ಹಲವಾರು ವಾಹನಗಳು ಚೆನ್ನಾಗಿ ಇದ್ದವು ಹಾಗೆಯೇ--

ಈ ಚಿತ್ರದಲ್ಲಿ ನಮ್ಮಗೆ ಕಾಣುತಿರುವುದು ಏನೆಂದರೆ ರಾಜೇಂದ್ರ ಕಲಾಮಂದಿರವನ್ನು ಇಲ್ಲಿ ದ್ವಾರದ ಬಳಿ ಹಾಕಿರೋದನ್ನು ಕಾಣಬಹು--

ಈ ಚಿತ್ರದಲ್ಲಿ ನಮಗೆ ಕಾಣ್ ತಿರುವದೇನಂದರೆ ಒಂದು ವಿಶಾಲವಾಗಿ ಇರುವ ಮೈದಾನ ಒಂದು ಕಾಣಬಹುದು .

ಹಾಗೆಯೇ ಆ ಉದ್ಯಾನದಲ್ಲಿ ಚಿಕ್ಕ ಚಿಕ್ಕ ಬಂಡೆಗಳಿಂದ ಕೂಡಿರುವ ಇಲ್ಲಿ ಕಾಣಬಹುದು. ಹಾಗೆಯೇ ಚಿಕ್ಕ ಪುಟ್ಟ ಸಸಿಗಳು--